ಎದ್ರುಗಡೆ ಒಂದು ಲೈಟಿ ನ ಕಂಬ ಇದೆ ಅದಕ್ಕೆ ಬಹಳಷ್ಟು ವೈರ್ಸ್ ಗಳು ಇವೆ.

ಕಟ್ಟಡದ ಒಳಗಡೆ ಬಹಳಷ್ಟು ವಸ್ತುಗಳನ್ನು ಇಟ್ಟುಕೊಂಡಿದ್ದಾರೆ.

ಕಲೆಕ್ಷನ್ ಅಂತ ಬರೆದಿದೆ ವಿಳಾಸ ಬರೆದಿದೆ ಮೊಬೈಲ್ ನಂಬರ್ ಬರೆದಿದೆ.

ಇಲ್ಲಿ ಎದುರುಗಡೆ ಒಬ್ಬ ಒಂದು ಹುಡುಗ ನಿಂತಿದ್ದಾನೆ ಒಳಗಡೆ ಒಬ್ಬ ಮನುಷ್ಯನು ಇದ್ದಾನೆ.

ಮತ್ತು ಒಳಗಡೆ ಫ್ರಿಡ್ಜ್ ಗಳು ಕೂಡ ಇವೆ.

ಲೈಟ್ಸ್ ಗಳು ಇವೆ ಲೈಟಿ ನ ಕಂಬ ಇದೆ.

ಹಚ್ಚ ಹಸಿರಿನಿಂದ ಕೂಡಿದ ಹುಲ್ಲುಗಳು ಕೂಡ ಇವೆ.

ಎದ್ರುಗಡೆ ಬಹಳಷ್ಟು ಗಿಡ ಮರಗಳು ಹಚ್ಚ ಹಸುರಿನಿಂದ ಕೂಡಿದೆ.

ಅಂಗಡಿ ಎದ್ರುಗಡೆ ಒಂದು ಬೈಕ್ ನಿಂತಿದೆ.

ಅದರ ಮೇಲ್ಗಡೆ ಬಾಲಾಜಿ ಕಲೆಕ್ಷನ್ ಅಂತ ಬರೆದಿದೆ.

ಕಟ್ಟಡದ ಎದ್ರುಗಡೆ ಒಂದು ಗಿಡ ಇದೆ.

ಹಾಗೂ ಒಂದ್ ಚೇರ್ಸ್ ಗಳನ್ನು ಹಾಕಿಟ್ಟಿದ್ದಾರೆ.

ಅದರ ಮೇಲ್ಗಡೆ ಅಂಗಡಿಯ ಹೆಸರು ಬರೆದಿದೆ ವಿಳಾಸ ಬರೆದಿದೆ.

ಇಲ್ಲಿ ಎದ್ರುಗಡೆ ಚಿಕ್ಕಪುಟ್ಟ ಮಕ್ಕಳ ಆಟವಾಡುವ ವಸ್ತುಗಳು ಇವೆ.

ಇಲ್ಲಿ ಬಲೂನ್ಸ್ ಗಳು ಕಾಣುತ್ತಾ ಇವೆ.